ಈ ಕೆರೆಯ ನೀರಿನಲ್ಲಿ ಬಹಳಷ್ಟು ಅಹ್ ಜಲಚರ ಜೀವಿಗಳು ವಾಸಿಸುತ್ತವೆ.

ಇಲ್ಲಿ ಹಿಂದೆ ಒಂದು ಮಂಟಪವಿದೆ ಈ ಮಂಟಪಕ್ಕೆ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಇದು ಒಂದು ದೊಡ್ಡದಾದಂತಹ ಒಂದು ಕಚೇರಿ ಈ ಕಚೇರಿಯಲ್ಲಿ ಬಹಳಷ್ಟು ಜನರು ಕೆಲಸವನ್ನು ಮಾಡುತ್ತಾರೆ.

ಈ ದೇವರನ್ನು ಪೀಠದ ಮೇಲೆ ಕೂರಿಸಿದ್ದಾರೆ ಅದು ಬಹಳ ಸುಂದರವಾಗಿ ಆಕರ್ಷಕವಾಗಿ ಕಾಣುತ್ತಿದೆ.

ಈ ಒಂದು ದೃಶ್ಯ ನೋಡಲಿಕ್ಕೆ ಬಹಳ ಆನಂದವಾಗುತ್ತದೆ.

ಈ ಒಂದು ಇಲೆಕ್ಟ್ರಾನಿಕ್ ಮೆಟ್ಟಿಲುಗಳನ್ನು ಬಳಸುತ್ತಾರೆ.

ಇದು ಹೆಣ್ಣು ಮಕ್ಕಳ ಬಟ್ಟೆಯ ಅಂಗಡಿ ಇಲ್ಲಿ ಎಲ್ಲಾ ಬಣ್ಣದ ಬಟ್ಟೆಗಳನ್ನು ಮತ್ತು ಎಲ್ಲ ಬ್ರಾಂಡೆಡ್ ಗಳ ಬಟ್ಟೆಯನ್ನು ಇಟ್ಟಿದ್ದಾರೆ.

ಸಮವಸ್ತ್ರವನ್ನು ಧರಿಸಿ ಕೂಳಿತಿದ್ದಾರೆ ಇವರು ಬಹಳ ಆಕರ್ಷಕವಾದಂತಹ ಪ್ರೊಜೆಕ್ಟ್ ವರ್ಕ್ ಗಳನ್ನು ಮಾಡುತ್ತಿದ್ದಾರೆ.

ಇವನಿಗೆ ವಿಭಿನ್ನ ರೀತಿಯ ಹೇರ್ ಕಟ್ ನ್ನು ಮಾಡಿದ್ದಾರೆ.

ಇಲ್ಲಿ ಒಂದು ವಿಶಾಲವಾದಂತಹ ಸ್ಥಳದಲ್ಲಿ ಕೋರ್ಟ್ ನ್ನು ನಿರ್ಮಾಣ ಮಾಡಿದ್ದಾರೆ.

ಇಲ್ಲಿ ಆ ಈ ಒಂದು ಆರ್ಚ್ ನಲ್ಲಿ.

ಮತ್ತು ಇದು ಒಂದು ಹಾರವು ಕೂಡ ಬಹಳ ಆಕರ್ಷಕವಾಗಿ ಮಾಡಿದ್ದಾರೆ.

ಮತ್ತು ಇಲ್ಲಿ ಉತ್ತಮವಾದ ಸೇವೆಯನ್ನು ನೀಡುತ್ತಾರೆ.

ಮತ್ತು ಮೇಲೆ ದೇವರ ವಿಗ್ರಹಗಳನ್ನು ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ.

ಮತ್ತು ಗ್ರಾಹಕರು ಬಂದು ಇಲ್ಲಿ ತಮ್ಮ ಬೇಕಾದ ಹಣವನ್ನು.

ಆಮ್ ವಿಶೇಷವಾದಂತಹ ಹಾಲ್ ಈ ಹಾಲ್ ನಲ್ಲಿ--

ಉತ್ತಮವಾದ ಒಂದು ಆ ಡಾನ್ಸ್ ನ್ನು ನೀಡುತ್ತಿದ್ದಾಳೆ.

ಇಲ್ಲಿ ಬಹಳ ಸುಂದರವಾಗಿ ಆಕರ್ಷಕವಾಗಿ ಕಾಣಲು --